ತಿರ್ಗಾ ಹಿಂಗ್ ನೋಡಿದ್ರ ಇದು ಯಾವದೋ ಒಂದು ಸಲೂನ್ ಇರಬೇಕು ಅಥವಾ ಇದ್ ಯಾವದೋ ಒಂದು ಬ್ಯೂಟಿ ಪಾರ್ಲರ್ ಇರಬೇಕು.

ಸೋ ನೀವ್ ಇದ್ರ ಮ್ಯಾಗ್ ಎ_ಟಿ_ಎಂ ಬಂದನ್ ಬ್ಯಾಂಕ್ ಎ_ಟಿ_ಎಂ ಅಂತ ಹೇಳಿ ಬ್ಯಾಂಕಿಗೆ ಬರ್ ಬೇಕ್ ಹೇಳಿ

ಮತ್ತು ರೋಡ್ ಗಿಡ ಎಲ್ಲಾ ಚನ್ನಾಗ್ ಐತಿ ಒಂದ್ ಹಗುರದೊ .]

ಹೊರಗಡೆ ರೋಡ್ ಮ್ಯಾಲೆ ಯಾರು ಪಾರ್ಕಿಂಗ್ ಮಾಡಬಾರ್ದು ಯಾಕಂದ್ರೆ ಬ್ಯಾರೆದವರಿಗೆ ತೊಂದ್ರೆ ಆಕತಿ ಯಾರ್ಗು ತೊಂದ್ರೆ ಕೊಡಬಾರದು ಇದು ಇದ್ರಾಗೊಂದ್ ಮೆಸ್ಸೇಜ್ ನು ಐತಿ .]

ಬ್ಯಾಂಕ್ ಆಫ್ ಬರೋಡಾ ಮ್ಯಾಗ್ ಬ್ಯಾಂಕ್ ಐತಿ ಕೆಳಗಡೆ ಇವ್ರದ ಸರ್ವಿಸ್ ಸೆಂಟರ್ ಐತಿ ಸೋ ನಾನ ಹೋಗಿ ನೋಡ್ಕೊಂಡ್ ಬಂದೀನ್ರಿ. ಸೋ ನೀವು ನೋಡ್ಕೊಂಡಬರ್ರೀ.